ಇದು ನ್ಯೂಟ್ರಸ್ ಅದೇ ರೀತಿ ಲುನೆಕ್ಸ್ ಆಗಿರ್ತಕಂತ ಕಸ್ಟಮರ್ ಗೆ ಡೆಲವರಿ ಆಗಿರ್ತಕಂತ ಪ್ರೊಡಕ್ಟ್ ಗಳು ನಂಗೆ ಕಾಣತ್ತಾ ಇದೆ ದೊಡ್ಡದಾಗಿದೆ.

ಅಹ್ ಲೇಬರ್ ಎರಡ್ ಇದಾವೆ ಲೇಬರ್ ಸಹ ಹೆಲ್ಪ್ ಮಾಡತ್ತಾ ಇದಾರೆ.

ಇದು ಹೇರ್ ಸಲೂನ್ ಇದು ಹೇರ್ ಕಟಿಂಗ್ ನಡಿತಾ ಇದೆ.

ಇದೆ ರೀತಿ ಇದ್ರಲ್ಲಿ ಬಸ್ಸ್ಗಳ ಸ್ಟಾಪ್ ಹೋಗತ್ತೆವೆ ಪ್ಯಾಸೆಂಜರಿಗೋಸ್ಕರ --

ಇದು ನೋಡೋದಕ್ಕೆ ನದಿ ಕಾಣತ್ತಾ ಇದೆ ನದಿನೆ.

ಚರ್ಚು ಅವರ್ ಲೇಡಿ ಆಫ್ ಅವರ ಲಾರ್ಡ್ಸ್ ಚರ್ಚ್ .

ಅಹ್ ಕೋಲ್ಡ್ ಡ್ರಿಂಕ್ಸ್ ಸಹ ಇದೆ.

ಇದು ಬುಕ್ ಸ್ಟಾಲ್ ಇಲ್ಲಿ ನಮಗೆ ಇರ್ತದಂತ.

ಇದು ಪ್ರವೇಶ್ ಮಿಷನ್ ಅಂತ ಇದೆ.

ಇದು ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕಲ್ಲಿ --